ಸನ ಹ್ಯಾಪಿ ಬರ್ತಡೆ ರೀ ನಿಮ್ ಕೇಕ್ ತುಂಬಾ ಚೆನ್ನಾಗಿದೆ. ಕೇಕ್ ತುಂಬಾ ಜೇಮ್ಸ್ ಹಾಕಿದ್ದೀರಾ ಕಲರ್ ಕಲರ್ ಜೆಮ್ಸ್ ಇದಾವ್ರಿ ಅದರ್ ಮೇಲೆ ಆರೆಂಜ್ ಕಲರ್ ಐತೆ ಎಲ್ಲೋ ಕಲರ್ ಐತೆ ಗ್ರೀನ್ ಕಲರ್ ಐತೆ ಪಿಂಕ್ ಇದೆ.

ಇವು ಸಿ_ಎನ್_ಜಿ ಇವೆರಡು ವಾಹನಗಳು ಏನು ನಿಂತವ ಅಲ್ರಿ ಮಾರುತಿ ವಾಹನಗಳು ಇವೆರಡೂ ಇವು--

ಅರ್ಬೆ ಅಂಗಡಿರಿ ಇದು ಇದ್ ಮದುವೆ ಮತ್ತೆ ಮುಂತಾದ ಅಹ್ ಫಂಕ್ಷನ್ಗ ಳನ್ ಮಾಡಕ್ಕೆ ಇಲ್ಲಿ ಅರ್ಬೆ ಖರೀದಿಸ್ಬೋದ್ರಿ ಮತ್ತೆ ಇಲ್ಲ್ ಕಣ್ಗಾವಲಗೋಸ್ಕರ ಸಿ_ಸಿ ಕ್ಯಾಮೆರಾ ಗಳನ್ನು ಅಳವಡಿಸಿದಾರೆ.

ಕೊತಂಬರಿ ಸೊಪ್ಪು ಪುದಿನ ಸೊಪ್ಪಿದೆ ಮತ್ತೆ ಇಲ್ಲಿ ಬೆಳ್ಳುಳಿ ಕೂಡ ತಗೊಂಡಬಂದಿದ್ದಾನೆ ಅಮ್ಮ ಅತ್ತಾ ತುಕುದ್‌ ತಕ್ಕಡಿ ಹಿಡ್ಕೊಂಡ್‌ ಕುಂತ್ತಿದ

ಓ ಪುಸ್ತಕ ಮಳಿಗೆ ರೀ ಇಲ್ಲಿ ಪೆನ್ನು ಪೆನ್ಸಿಲ್ಲು ಮತ್ತು ಪುಸ್ತಕಗಳು ಇದಾವೆ ಮತ್ತೆ ಗೈಡ್ ಕೂಡ ಇಲ್ಲಿ ಕಾಣಿಸ್ತಾದ ರೀ. ದೇವರ್ ಪೂಜೆ ಈಗ ತಾನೇ ಮಾಡಿದನ್ ರೀ ಮತ್ತೆ ಗಣಪತಿ ಫೋಟೋ ಗಣಪತಿ ಮೂರ್ತಿ ಕೂಡ ಅಲ್ಲಿದೆ.

ಕ್ರಿಶ್ಚಿಯನ್ಸ್ ಎಲ್ಲಾರು ಕೂಡ ಇಲ್ಲಿ ಜೊತೆಗೂಡಿ ತಮ್ಮ ಹಬ್ಬವನ್ನು ಆಚರಿಸಲಿಕ್ಕೆ ಹತ್ತಿದರೆ ಜೋರಾಗಿ ನಡೆಸುತ್ತಿದ್ದಾರೆ ಮತ್ತೆ ಡಾನ್ಸ್ ಕೂಡ ಮಾಡ್ತಾಇದರೆ.